ಎಲ್ಲಿ ಯದ್ದು ಸೈಕಲ್ ವರ್ಕರ್ ಶಾಪ್ ಆದರೆ ಯಾಕಂದ್ರೆ ಅದು ಮುಂಭಾಗದಲ್ಲಿ ಚೇರ್ ನೋಡಿದರೆ ನಿಮಗೆ ಅನ್ಸಬೋದು .

ಅಲ್ಲಿ ಹಿಂದ ಭಾಗ ಅದು ಒಂದು ಛತ್ರಿಯ ಇದು ಒಂದು ಆಟ ಆದುವಾ ಫುಟ್ಬಾಲ್ ಆಡುವ ಒಂದು ಆಟ ಅಂತ ಹೇಳ್ಬೋದ ಯಾಕಂದ್ರೆ

ಆ ಸಮಾರಂಭದಲ್ಲಿ ಒಬ್ಬ ವ್ಯಕ್ತಿ ಕುಳಿತು ಚರ್ಚೆ ಮಾಡುತ್ತಿದ್ದಾನೆ. ಆ ಚರ್ಚೆ ಮಾಡುತ್ತಿರುವಂತ ಯುವತಿಯರು ಒಬ್ಬ ಯುವಕ --

ಎದ್ದು ಕಂಡು ಬರುವ ಏನ್ ಅಂದರೆ ಇಲ್ಲಿ ನೋಡಿದರ ಒಂದು ತೆಂಗಿನ ಮರ ನಮಗೆ ಕಂಡು ಬರುತ್ತಿದೆ. ಆ ತೆಂಗಿನ ಮರದ ನೋಡಿದರೆ ಒಂದು ಮರಳು ಮರಳು ಇದೆ ಅಂತ ನಾವು ಹೇಳಬಹುದು ಏಕಂದರೆ ಅದು ಮರಳು ರೀತಿಯಾಗಿ ಇದೆ ಏಕೆಂದರೆ ಇಲ್ಲಿ ಹಲವಾರು ಗಿಡಗಳು ಇದವೆ.

ಇವಲ್ಲಿ ಈ ದೃಶ್ಯದಲ್ಲಿ ಎದ್ದು ಕಂಡು ಬರುವುದು ಏನೆಂದರೆ ಇದು ಒಂದು ಮಹಾರಾಜರ ಒಂದು ಆದರೆ ಇಲ್ಲಿ ಕಾಣುತ್ತಿರುವುದು ಒಂದು ಮಹಾರಾಜರ ಒಂದು ಸಿಂಹಾಸನ.

ಈ ದೃಶ್ಯದಲ್ಲಿ ಎದ್ದು ಕೊಂದುಗರು ಆದರೆ ಈ ಮುಂಭಾಗದಲ್ಲಿ ನಡೆಯುವರು ಒಂದು ಚಹಾ --

ಇದು ಅಂಗಡಿ ಅಧ್ಬುತವಾದ ಬಲೂನ್ ಇಂದ ಡೆಕೋರೇಷನ್ ಇದೊಂದು ಮುಂದೆ ನೋಡಿದ್ರೆ ಒಂದು ಮಳೆ ಬಂದು ರೀತಿಯಾಗಿ ನಮಗೆ ಕಂಡು ಬರುತ್ತದೆ.